ನಮ್ಮೂರಲ್ಲಿ ಬಸ್ ಸ್ಟಾಂಡ್ ಏನೋ ಚೆನ್ನಾಗಿದೆ ಬಸ್ ಗಳು ಒಂದು ಟೈಮ್ ಬರಂಗೇ ಇನ್ನೊಂದು ಟೈಮ್ ಬರಲ್ಲ ನಾವೆಲ್ಲ ಟ್ರಿಪ್ ಹೋಗ್ಬೇಕುಂದ್ರೆ ಕಾಯ್ ಕೊಂಡೇ ಹೋಗ್ಬೇಕು.

ಆದರೆ ಪ್ರೈವೇಟ್ ಆಗಿ ಮಾಡ್ಕೊಂಡು ಹೋಗಿಲ್ಲ ದುಡ್ಡು ಕೊಟ್ಟು ಬಿಟ್ಟು ಕೊಂಡು ಹೋಗಿದ್ದೀವಿ.

ಟೆಂಟ್ ಹೋಯ್ತಿದ್ದೆ ಇವಾಗ ಮಾಲು ಪಿಕ್ಚರ್ ಟಾಕೀಸ್ ಗೆ ಹೋಗ್ತೀವಿ.

ಬಾಡಿ ಬ್ಯಾಗಿಂಡಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾರೆ.

ಆದರೆ ಬೇರೆಯವರನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ.

ದೇವಸ್ಥಾನ ಅಂದ್ರೆ ಸಿದ್ದಪ್ಪಾಜಿ ದೇವರಿಗೆ ವರ್ಷ ವರ್ಷಾನೂ ಹೋಗ್ತೀವಿ ಬರ್ತೀವಿ ಎಲ್ಲ ದೇವರೂನು ಇಷ್ಟನೇ.